ಒಂದು ರೋಡು ಇದೆ ಮತ್ತೆ ಇಲ್ಲಿ ತೆಂಗಿನ ಮರ--

ಆ ಇಲ್ಲಿ ಒಂದು ಟೇಬಲ್ ಇದೆ.

ಮತ್ತೆ ಇದು ಒಂದು ತುಂಬಾ ಸುಂದರವಾದ ಚಿತ್ರ ಕಾಣ್ತಾ ಇದೆ.

ಒಂದು ಗೊತ್ತಾಗ್ತಿಲ್ಲ ಆದ್ರೆ ಇವರು ಆ ಒಂದು ಫಂಕ್ಷನ್ ಅಲ್ಲಿ ಫೋಟೋ ವನ್ನು ತೆಗೆದುಕೊಳ್ಳುವ ಹಾಗೆ ಕಾಣ್ತಿರುವ ದೃಶ್ಯವಾಗಿದೆ.

ಅವರು ತುಂಬಾ ಚೆನ್ನಾಗಿ ರೆಡಿ ಆಗಿ.

ಈ ದೃಶ್ಯವೂ ನೋಡಲು ಒಂದು ಸಿ_ಸಿ_ಟಿ_ವಿ ಫೋಟೇಜ್ ತರ ಒಳಗಡೆ ಕಾಣ್ತಾ ಇದೆ.

ಹಾಗಾಗಿ ಇದು ಒಂದು ಕಾರ್ಯಕ್ರಮದ ಚಿತ್ರವಾಗಿದೆ.

ಸುತ್ತಲು ಬಹಳಷ್ಟು ಸ್ಟಿಕರ್ ಗಳು ಕಾಣ್ತಿದ್ದಾ--

ಈ ದೃಶ್ಯವು ನೋಡಲು ತುಂಬ ಚೆನ್ನಾಗಿದೆ.

ಈ ದೃಶ್ಯವು ನೋಡಲು ತುಂಬಾ ಚೆನ್ನಾಗಿದೆ.